ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಪ್ರಕೃತಿ ಕಾಣ್ತಾಯಿದೆ. ಈ ಪ್ರಕೃತಿಯಿಂದ ನಮಗೆ ಒಳ್ಳೆಯದಾದ ಗಾಳಿ ಅಥವಾ ಒಳ್ಳೆಯಿಂದ ಪ --

ಆಹ್ಹ್ ಗಾಳಿ ಒಳ್ಳೆ ಗಾಳಿಯಿಂದ ನಾವು ಜೀವಿಸಲು ಸಾಧ್ಯವಾಗುತ್ತದೆ.

ಸರಿ ಹಿಡಿದು ಅಹ್ ದೊಡ್ಡ್ ದೊಡ್ಡ್ ಸಿಟಿ ಗಳಿಗೆ ಮಾರಾಟ ಮಾಡುತ್ತಾರೆ.

ಆಹ್ಹ್ ಬಂದಾಗ ಅಥವಾ ಯಾರು ಬರಬಾರದು ಅಂತ ಹೇಳಿದರೆ ಕಳ್ಳರು ಗಿಳ್ಳರು ಬರುವಾಗ ಈ ಗೇಟ್ ಅನ್ನು ನಮಗೆ ಮುನ್ನೆಚ್ಚರಿಕೆಯಾಗಿ ಈ ಗೇಟ್ ಅನ್ನು ಮುಚ್ಕೋಬೇಕು. ಮ --

ಈ ಚಿತ್ರವನ್ನು ಗಮನಿಸಿದಾಗ ಇಲ್ಲಿ ಒಂದು ಔಷದ ಅಂಗಡಿ ಕಾಣ್ತಾಯಿದೆ ಯಾರಾದರೂ ಅನಾರೋಗ್ಯದಿಂದ ಬಳಲುತ್ತಿದ್ದರೆ --

ಎಲ್ಲಾದರೂ ಫುನ್ಕ್ಷನ್ಗಳಲ್ಲಿ ಇಟ್ಟರೆ ಅಟ್ರಾಕ್ಟ್ ಮಾಡುವಂತವು ಆ ಮ್ ಇವುಗಳನ್ನು ನೋಡಿದಾಗ ಆ ಒಂದು ರಿಯಲ್ ಆದ ಊಗಳಂತ ನಮಗ ಅನ್ನಿಸಬಹುದು ಅಥವಾ --

ಈ ಚಿತ್ರವನ್ನು ಗಮನಿಸಿದಾಗ ಸಂಗಮೇಶ್ವರ ಸರ್ವಿಸ್ ಸ್ಟೇಷನ್ ಕಬ್ಬುರು ಅಂತ ಕಾಣಿಸ್ತಿದೆ ಇಲ್ಲಿ ಒಂದು ಪೆಟ್ರೋಲ್ ಆಗಿರ್ಬಹುದು ಡೀಸೆಲ್ ಆಗಿರ್ಬಹುದು ದೊರೆಯುತ್ತದೆ.

ಆದ್ದರಿಂದ ಒಂದು ಮೇಲೆ ಒಂದು ಆಹ್‌ ಆಹ್ ರೋಡ್ ಹಾಕಿರುತ್ತಾರೆ .

ಒಂದು ಪವಿತ್ರವಾದ ಒಂದು ಆಹ್ಹ್ ಎಲ್ಲ ಒಂದು ಎಲ್ಲ ಧರ್ಮದಂತೆ ನಡ್ದೋತೆ ಅವ್ರ ಧರ್ಮದಲ್ಲಿ ಕೂಡ ಈವೊಂದು ಮಷೀದಿದು ಇರುತ್ತೆ .

ಈ ಚಿತ್ರವನ್ನು ಗಮನಿಸಿದಾಗ ನಮಗೆ ಒಂದು ಆಹ್ಹ್ ಮಹಾರಾಜರ ಒಂದು ಕುರ್ಚಿ ಕಾಣ್ತಾಯಿದೆ ಇಲ್ಲಿ ಒಂದು ಅಸ್ಥಾನ ಆಗಿರ್ಬಹುದು ಅಥವಾ ಯಾವುದೊ ಒಂದು ಆಗಿರ್ಬಹುದು.

ಮತಗಳಿಂದ ನಡೆಯುತ್ತದೆ ಒಂದು ಹಿಂದೂ ಧರ್ಮ ಒಂದು ಕ್ರೈಸ್ತ ಧರ್ಮ ಒಂದು ಮುಸಲ್ಮಾನ ಧರ್ಮ ಅವರವರ ಧರ್ಮ ಅವರವರ ನಂಬಿಕೆ ಅಂತ ಹೇಳ್ಬಹುದು.

ಈ ಚಿತ್ರವನ್ನು ಗಮನಿಸಿದಾಗ ಈ ವೊಂದು ದೇವಾಲಯದಲ್ಲಿ ಒಂದು ಮೂರ್ತಿ ಕಾಣ್ತಾಯಿದೆ ಇಲ್ಲಿ ಒಂದು ಪೂಜೆಯನ್ನು ನೆರೆವೇರಿಸಿದ್ದಾರೆ .

ಒಂದು ಬಟ್ಟೆಯ ಒಂದು ಸಮವಸ್ತ್ರವನ್ನುಕೂಡ ಆಹ್ಹ್ ವೊಂದು ಮೂರ್ತಿಗೆ ಧರಿಸಿದ್ದಾರೆ.

ಆಹ್ಹ್ ನಾವು ಯಾವುದೇ ಒಂದು ರೈಲು ಅಪಘಾತಕ್ಕೆ ಸಿಲುಕಬಾರದು ಅಲ್ಲಿ ನಿಲ್ಲಬಾರದು ಮತ್ತು ಆಹ್ಹ್ --

ಈ ಚಿತ್ರಣವನ್ನು ನೋಡಿದಾಗ ನಮಗೆ ಒಂದು ಸುಂದರವಾದಂತಹ ಒಂದು ಗಣೇಶನ ವಿಗ್ರಹ ಕಾಣಿಸ್ತಾಯಿದೆ .

ಇಲ್ಲಿ ಒಂದು ದೊಡ್ಡದಾದ ಒಂದು ಕಟ್ಟಡ ಅಂತ ಹೇಳ್ಬಹುದು ಹೋಟೆಲ್ ಅಂತ ಕೂಡ ಹೇಳ್ಬಹುದು ಈ ಹೋಟೆಲ್ ಅಲ್ಲಿ ಒಂದು ಯಾವಾಗ --

ಈ ದ್ರಶ್ಯವನ್ನು ನಾವು ಅಹ್ ಗಮನಿಸಿದಾಗ ಅಹ್ ಇಲ್ಲಿ ಒಂದು ಆಹ್ಹ್ ಹಳ್ಳಿಗಳಲ್ಲಾಗಿರಬಹುದು. ಅಹ್ ಶಾಲೆ ಶಾಲೆ ಮತ್ತು ಕಾಲೇಜು ಗಳಲ್ಲಿ.